ಮೀನು ತಿನ್ನೋದರಿಂದ ಮೆದುಳುಗುನು ಮೆದುಳುಗುನು ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ ಕಣ್ಣಿನ ದೃಷ್ಟಿಗೂ ಒಳ್ಳೇದಂತೆ.

ಪೆನ್ಸ್ ಬುಕ್ ರಬ್ಬರ್ ಏನದ್ರೂನು ಬುಕ್ ಸ್ಟಾಲ್ ನಲ್ಲೆ ಒಂದೇ ಕಡೆ ಸಿಗುತ್ತೆ.

ಬೀಳಿಸಿರೋ ಕಲ್ಲುಗಳನ್ನ ಮತ್ತೆ ಎತ್ತಿ ಮತ್ತೆ ಅದನ್ನೇ ರೀ ಇದಾಗಿ ಮಾಡ್ತಿದಾರೆ ಮತ್ತೆ ಹಂಪಿ ಮೊದಲು ಹೆಂಗಿತ್ತೋ ಇದೆ ತರ ಹಂಪಿ ಈಗನು ಹಂಪಿನ ಅದೇ ತರ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ.

ಕರಾಟೆ ಕ್ಲಾಸ್ ಯೋಗ ಕ್ಲಾಸ್ ಮಾಡೋದ್ರಿಂದ ಆ ಮಕ್ಕಳಿಗೂನೂ ಅವಾಗಿನ ಕಾಲದಲ್ಲಿ ಹೇಗಿತ್ತು ಯೋಗ ಅಂದ್ರೆ ಹೆಂಗಿರುತ್ತೆ ಅಂತ ತಿಳ್ಕೊ--

ವೀಣೆಯ ಗಿಟಾರ್ ಇಲ್ದಂಗೆ ಅವರು ಮುಂದಕ್ಕೆ ಹೋಗೋದೇ ಇಲ್ಲ ಅಂತ--

ಹಬ್ಬ ಎಂದ್ರೆ ಒಂದು ಮೂರೂ ಹಬ್ಬ ಮಾಡಬೋದೇನೋ ಅವ್ರು ಗೊತ್ತಿಲ್ಲ. ಆ ಸಂಡೆ ಕ್ರಿಸ್ಮಸ್ ಬಂತಂದ್ರೆನೇ ಅವರು ಎಲ್ಲರನು ಕರ್ದು ನಮ್ಮ್ ನಮ್ಗಳು ಹಿಂದುಗಳನ್ನು ಅವರು ಕರೀತಾರೆ ಮತ್ತೆ--